ಆ ಅದರಿಂದ ಮತ್ತೆ ಅದಕ್ಕೆ ಹೋದ್ರೇನೇ ನಮಗೆ ಉಪಯೋಗ. ಅದ್ಕ ಹೋಗಿದ್ರೆ ನಂದು ಯಾವುದು ಉಪಯೋಗ ಇಲ್ಲ ಆಡ್ಸರು ಅದರಿಂದ ದಷ್ಟು ನಮಗೆ ಲಾಸ್ .

ಆ ಮನೆಯಾಗೆ ಯಾವುದಾದರೊಂದು ಫಂಕ್ಷನ್ ಇರ್ಲೊ ಎಲ್ಲಿ ಹೋಗ್ಬೇಕಂದ್ರು ಸ್ಕೂಲ್ ಗೆ ಫಂಕ್ಷನ್ ಐತೆ ಅಂಬಿಟ್ಟು ನಮ್ಮ್ ಮನೆಯವರನ್ನ ನಾವ್ ತಾ--

ಹಾಂಗಾಗಿ ಕರೆಂಟ್ ಶಾಕ್ ಹೊಡೆದ್ರು ಕು ಆ ಕಾಗೆಗಳು ನಾಯಿಗಳು ಎಲ್ಲ ಕರೆಂಟ್ ಗೆ ಶಾಕ್ ಹೊಡ್ದು ಶಾಕ್ ಹೊಡ್ದು ಸತ್ತು ಹೋಗಿದ್ವು.

ಆಗಲ್ಲ ಮದುವೆ ಮಾಡಿದ್ರೆ ಮನೆ ಮುಂದೆ ಮಾಡಿಸಿದ್ರು ಎಲ್ಲ ನಡೆದು ಹೋಗ್ತಿತ್ತು ಇವಾಗ ಯಾರೂ ಮನೆ ಮುಂದೆ ಮಾಡಲ್ಲ.

ಛತ್ರದಾಗೆ ಮಾಡ್ತಾರೆ ಛತ್ರದಾಗೆ ಡೆಕೋರೇಷನ್ ಒಂದಕ್ಕಿನ್ನ ಒಂದು ಜಾಸ್ತಿ ಮಾಡ್ತಾರೆ. ಆದರೂ ದುಡ್ಡಿದ್ರೆ ಜಾಸ್ತಿ ಮಾಡ್ತಾರೆ.